ಸೇಬು ಆ ಮತ್ತೆ ಆ ಬೇಕಾಗಿರುವ ಹಣ್ಣುಗಳು ದೊರೆಯುತ್ತದೆ.

ಆ ಕಂಪೇರ್ ಮಾಡಿ ಕೊಂಡರೆ ಬಸ್ ಟ್ರೈನ್ ಗಿಂತ ಏರೋಪ್ಲೇನ್ ಬೇಗ ಹೋಗಬಹುದು.

ಆ ಇದರಲ್ಲಿ ಮನೆಗೆ ಬೇಕಾದ ವಸ್ತುಗಳಿಂದ ಹಿಡಿದು ಮಕ್ಕಳಿಂದ ಹಿಡಿದು ದೊಡ್ಡವರ ವರೆಗೂ.

ಒಪ್ಪೋ ಒಪ್ಪೋವನ್ನು ಹಾಕಿದ್ದಾರೆ ನಮ್ಮ ಆ ಆ ಇದರ ಇದರಲ್ಲಿ--

ಸೋಪ್ ಮತ್ತೆ ಹ್ಮ್ ಹೊಸ ಬ್ರಷ್ .

ಹಾ ಇದು ಶಿವಮೊಗ್ಗದ ಜೆ.ಪಿ ಎಂಡ್ ರಸ್ತೆಯಲ್ಲಿ ಇದೆ.

ಹಾ ಅವರ ಅವರ ಎದುರುಗಡೆ ಒಬ್ಬ ಯುವಕ ಮತ್ತುಒಬ್ಬ ಸಣ್ಣ ಹುಡುಗಿ ನಿಂತಿದ್ದಾರೆ.

ಅಲ್ಲಿ ಬಾಟ ಎಂಬ ವರ್ಡ್ ಕೂಡ ಕಾಣಿಸ್ತಾ ಇದ ಕಾಣಿಸ್ತಾ ಇದೆ.